ಫ್ರೆಂಡ್ಸ್ ಇದು ಮುಸ್ಲಿಮರ ಗುಡಿ ಕೂಡ ಅಂತನ್ನೇ ನಾವು ಹೇಳಬಹುದು

ಒಂದು ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿರತಕ್ಕಂಥ ಒಂದು ಫೋಟೋ ಕೂಡ ನಮ್ಗ್ ಕಾಣ್ತಾ ಇವೆ. ಆಕಡೆ ಎರಡು ಕಾಣ್ತಾ ಇವೆ ಕಮಾನುಗಳು ಕಾಣ್ತಾ ಇವೆ ಫ್ರೆಂಡ್ಸ್ .

ಫ್ರೆಂಡ್ಸ್ ಇದು ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್ ಇದು ಯೇಸು ಕ್ರಿಸ್ತನ ಚರ್ಚ್ ಆಗಿರಬಹುದು.